ಮತ್ತಿಲ್ಲಿ ನಾಲ್ಕು ಜನರನ್ನು ಕಾಣಿಸುದಿದ್ದಾರೆ ಒಬ್ಬನಿಗಲಿ ಮೈಕ್ ಅನ್ನು ಇದೆ ಮತ್ತೊಬ್ಬರು ಕುಂತಿದ್ದಾರೆ --

ಇಲ್ಲಿ ಚೇರ್ಸ್ ಗಳನ್ನು ಕಾಣಿಸುತ್ತಿದೆ ವಯರ್ಸ್ಗ ಳನ್ನು ಕಾಣಿಸುತ್ತಿದೆ ಮೇಲ್ಗಡೆ ಲೈಟು ಫ್ಯಾನ್ ಗಳನ್ನು ಇವೆ.

ಒಬ್ಬ ಮನುಷ್ಯ ಚೇರ್ ಮೇಲೆ ಕೂತಿದ್ದಾನೆ ಹೊರಗಡೆ ಎರಡು ಸ್ಕೂಟಿ ಗಳು ಮತ್ತು ಒಂದ್ ಎರಡು ಬೈಕ್ಸ್ ಗಳನ್ನು ಕಾಣಿಸುತ್ತಿದೆ ಮತ್ತು ತೆಳಗಡೆ ಹುಲ್ಲನ್ನು ಕಾಣಿಸುತ್ತಿದೆ.

ಇದು ಒಂದು ಮುಂದ್ಗಡೆ ಒಂದು ಮರವನ್ನು ಕಾಣಿಸುತ್ತಿದೆ.

ಮತ್ತು ನೀರಿನ ಒಳಗೆ ಆಡುವ ವಸ್ತುಗಳನ್ನು ಇಕ್ಕಿದ್ದಾರೆ ಮತ್ತು ಇಲ್ಲಿ ತೆಳಗಡೆ ಹಚ್ಚು ಹಸಿರಿನಿಂದ ಹುಲ್ಲನ್ನು ಬೆಳೆದಿದೆ ಇಲ್ಲಿ ಒಂದು ಸಿನಟ್ಯಾಕ್ಸ್ ಅನ್ನು ಕಾಣಿಸಿದೆ ಮತ್ತು ಹಿಂದಗಡೆ ಮರಗಿಡಗಳನ್ನು ಕಾಣಿಸು ಇದ್ದಾವೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಫಂಕ್ಷನ್ ಹಾಲ್ ಇದೆ ಈ ಫಂಕ್ಷನ್ ಹಾಲಿ ನ ಒಳಗಡೆ --

ಈ ಭಾವಚಿತ್ರದಲ್ಲಿ ಇಲ್ಲಿ ಒಂದು ಪೋಸ್ಟರ್ ಅಂಟಿಸಲಾಗಿದೆ ನ್ಯೂ ವೆಂಕಟೇಶ್ವರ ಲಾಡ್ಜ್ ಅಂತ ಬರೆದಿದ್ದಾರೆ.

ಕಚೇರಿ ಅಂತ ಬರೆದಿದ್ದಾರೆ ಅದು ದೊಡ್ಡದವಾದ ಬಿಲ್ಡಿಂಗ್ ಇದೆ.

ಅದ್ರು ತೆಳಗಡೆ ಹಚ್ಚು ಹಸಿರಿನಿಂದ ಹುಲ್ಲುಗಳನ್ನು ಬೆಳೆದಿದೆ ಮತ್ತು ಆಜುಬಾಜುದಲ್ಲಿ ಎಲ್ಲಾ ಮರಗಿಡಗಳನ್ನು ಕಾಣಿಸುತ್ತಿ--

ಮತ್ತು ಮೇಲ್ಗಡೆ ಲೈಟು ಪ್ಯಾನುಗಳನ್ನು ಕಾಣಿಸುತ್ತಿದ್ದೇವೆ ಮತ್ತು ಒಂದು ಎ_ಸಿ ಯನ್ನು ಕಾಣಿಸುತ್ತಿದೆ.

ಇದು ಒಂದು ದೊಡ್ಡದವಾದ ಬಿಲ್ಡಿಂಗ್ ಕಾಣಿಸುತ್ತಿದೆ ಈ ಬಿಲ್ಡಿಂಗ್ ಇನ ಮೇಲೆ ಒಂದು ರೆಡ್ ಕಲರ್ ಇನ ಗೋಲಿನ ತರಹವನ್ನು ಕಾಣಿಸುತ್ತಿದೆ ಮತ್ತು ಇಲ್ಲಿ ಆಜು ಬಾಜು ದಲ್ಲಿ ದೊಡ್ಡ ದೊಡ್ಡ ವಾದ ಮರಗಿಡಗಳನ್ನು ಕಾಣಿಸುತ್ತಿದ್ವೆ ಮತ್ತು ಮುಂದಲ್ಲಿ ಸಣ್ಣ ಸಣ್ಣ --

ಇಲ್ಲಿ ಒಂದು ದೊಡ್ಡದವಾದ ಮನೆಯನ್ನು ಇದೆ ಈ ಮನೆಗೆ ಗೇಟ್ ಅನ್ನು ಹಾಕಿದ್ದಾರೆ ಮತ್ತು ಹೊರಗಡೆ ಕೂಡೂಲಕ್ಕೆ ಚೇರ್ ಅನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ದೊಡ್ಡದವಾದ--

ಇಲ್ಲಿ ಒಂದು ಮೂರ್ತಿ ಇದೆ ಈ ಮೂರ್ತಿಯನ್ನು ರಾಧಾಕೃಷ್ಣನ ಮೂರ್ತಿಯನ್ನು ಇದೆ.

ಮುಂದಗಡೆ ಎಲ್ಲ ವಿವಿಧ ರೀತಿಯ ಮರಗಿಡಗಳನ್ನು ಕಾಣಿಸುತ್ತಿದೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಅಷ್ ಪೂರ್ ಬರ್ತ್ಡೇ ಐಟಮ್ಸ್ ಮತ್ತು ಜನರಲ್ ಸ್ಟೋರ್ ಅಂತ--

ಇದರ ಒಳಗಡೆ ಬಹಳಷ್ಟು ವಿವಿಧ ರೀತಿಯ ವಸ್ತುಗಳನ್ನು ಇಕ್ಕಿದಾರೆ.

ಕೆಳಗಡೆ ವಿವಿಧ ರೀತಿಯ ಮನುಷ್ಯರುಗಳನ್ನು ನಿಂತಿದ್ದಾರೆ ಮತ್ತು ಮೀ ಒಳಗಡೆ ವಸ್ ಸ್ವಲ್ಪ ವಸ್ತುಗಳನ್ನು ಕಾಣಸುತ್ತಿದ್ದೆವೆ.

ಚ್ಚುತಿದೆ ಮತ್ತು ವಿವಿಧ ರೀತಿಯ ವಸ್ತುಗಳನ್ನು ಕಾಣಸುತಿದ್ದೆವೆ.

ಚಾಕಲೇಟ್ಸ್ ಗಳನ್ನು ಬಿಸ್ಕೆಟ್ ಗಳನ್ನು ವಿವಿಧ ರೀತಿಯ ವಸ್ತುಗಳನ್ನು ತಿಂಭುವ ವಸ್ತುಗಳನ್ನು --